ಅ ಜ ಗಣಪತಿ ಬಿಡಬೇಕು ಏನ್ ಮಾಡಪ ಟ್ರ್ಯಾಕ್ಟರ್ ಎಲ್ಲ ತಕೋಹೋಗಬಿಟ್ಟು ಟ್ರ್ಯಾಕ್ಟರ್ ಬಿಡಬೇಕಾದ್ರೆ ಏನ್ ಮಾಡತ್ತು ಆಹ್ ಬದಿ ಜಾಸ್ತಿ ಅಲ್ಲವಾ ಬ ಬದಿಗೆ ಏನ್ ಮಾಡತು ಹೂದ್ಕೋತು.

ಈ ತರ ಬದಿಗೆ ಟ್ರಾಕ್ಟರ್ ಹೊತ್ತಕೊಬೇಕಾದ್ರೆ ಗಣಪತಿ ಹೆಂಗ್ ನಾವು ಬಿಡೋದು ಯೋಚನೆ ಮಾಡಬೇಕಾರೆ --

ಆದ್ರೆ ಈಗ ಒಂದು ಒಂದುವರೆ ತಿಂಗಳಿಂದ ಏನ್ ಮಾಡತ್ತನೆ ಜಿಮ್ ಹೋಗ್ ಸೇರ್ಕೊ ಅದು ಯಾವದೋ ಹಲ್ಲ ಫಿಟ್ ನೆಸ್ ಅಂತೆ ಹಲ್ಲ ಫಿಟ್ ನೆಸ್ ಹೋಗಿ ಸೆರಕೊಂಡ್ ಏನ್ ಮಾಡತ್ತರೆ ಜಿಮ್ ಮಾಡಕೊಂಡು--

ಈ ನಗರದಲ್ಲಿ ಏರ್ಪೋರ್ಟ್ ಕಟ್ಟ್ರೆ ಬಹಳ ಕಷ್ಟ ಆಗುತ್ತೆ ಬಟ್ ಜಾಗನು ಇಲ್ಲಾ ಯಾಕಂದ್ರೆ ಫೀಲ್ಡ್ ಎಷ್ಟೋ ವರ್ಷ ಆದಮೇಲೆ ಫೀಲ್ಡ್ ಮಾಡೋರೆ.

ಮೊನ್ನೆ ನಮ್ಮ ಊರೊಳಗೆ ಹೋದೆ ಅಲ್ಲಿ ಬುಕ್ ಸ್ಟೋರ್ ತಕೊಂಡೆ.

ನೀರು ಒಳ್ಳೆ ನೀರ್ ಬರುತ್ತೆ ಆದ್ರೆ ನಮ್ಮ್ ಕಡೆ ಏನು ಆದ್ರೆ ಈಗೇನ್ ಆಗತ್ತಾ ಇದೆ ಕಾವೇರಿ ಹೋರಾಟ ನಡಿತೈತೆ ಕಾವೇರಿ ನಮ್ಮದೆ ನಮ್ಮದೆ ನಮ್ಮದೆ.

ಗಾಡಿ ಏನೋ ಹೋಗದತ್ತಗ್ ಗ್ಯಾರೇಜ್ ಬಿಟ್ಟಬಿಡೋನ್ ನಡ್ರಿ ಅತ್ತಗ್.

ನಮ್ ಮೈಸೂರ್ಲಿ ಝೂವ್ ಆಯ್ತೆ ಝೂವ್ ಲಿ ಏನಪ್ಪಾ ಅಂದ್ರೆ ಇರೋಬರೋ ಪ್ರಾಣಿಗಳ್ನ ತಂದು ಕುಡಹಾಕತ್ತರೆ ಬಟ್ ಏನಪ್ಪಾ ಅಂದ್ರ.

ಬಟ್ ಏನಪ್ಪಾ ಝೋವ್ ಲಿ ಅವುಕ್ ಬೇಟೆ ಆಡಕೊಂಡಿ ತಿನ್ನದಾಗ್ ಒಂದ್ ಇಪ್ಪತ್ ಇಪ್ಪತೈದ್ ಕೆಜಿ ಮಾಂಸ ಉಣ್ಣವು ಬರಿ ಏನೋ ಒಂದ್ ಅರ್ಧ ಕೆಜಿ ಇಪ್ಪತ್ ಒಂದ್ ಒಂದ ಕೆಜಿ ಕೊಟ್ಟಬಿಟ್ಟು ತಿನ್ನಸ್ ಬಿಟ್ಟು ಅದ್ನೇಲ್ಲಾ ಸರಗೋಗಿ ಬಿದ್ದವ್.

ಅಹ್ ಸುವರ್ಣವತಿ ಡ್ಯಾಮ್ ಗೆ ಒಳ್ಳೆ ಪ್ಲೇಸ್ ಒಳ್ಳೆ ಚನ್ನಾಗ್ ಅದ ಒಳ್ಳೆ ಫೋಟೋ ಶೂಟ್ ಗು ಚನ್ನಾಗ್ ಅದ.

ಲೈಬ್ರರಿಲಿ ಬಂದಾಗ ನೀವು ನ್ಯೂಸ್ ಪೇಪರ್ ಆಗಿರಬಹುದು ಪ್ರತಿ ಒಂದು ನ್ಯೂಸ್ ಪೇಪರ್ ಏ ಟು ಝೆಡ್ ಕನ್ನಡ ಇರಬಹುದು ಇಂಗ್ಲಿಷ್ ಇರಬಹುದು ಪ್ರತಿಯೊಂದು ಕೂಡ ನ್ಯೂಸ್ ಪೇಪರ್ ಸಿಗುತ್ತೆ.

ನಮ್ಮ ಯಂಗ್ ಏನಿದೆ ಎಲ್ಲಾ ಇಷ್ಟಪಡದೆ ಆಂಜನೇಯನ್ನಾ.